ಅಲ್ಲಿ ಕುರ್ಚಿ ಇದಾವೆ ಅಲ್ಲಿ ಬೆಂಚ್ಸ್ ಇದಾವೆ ಅಲ್ಲಿ ಲೈಟ್ಸ್ ಕಾಣ್ತಾ ಇದಾವೆ.

ಕಲರ್ ಕಲರ್ ಕುರ್ಚಿ ಕಾಣ್ತಾ ಇದಾವೆ.

ಇದ್ರಾಗೆ ಚೆನ್ನಾಗೆ ವಸ್ತುಗುಳ್ ಕಾಣ್ತಾ ಇದಾವೆ ರಕ್ ರಕ ವಸ್ತುಗಳು ಕಾಣ್ತಾ ಇದಾವೆ.

ವ್ಯೂ ಕಾಣ್ತಾ ಇದಾವೆ ಮನುಷ್ಯರು ಕಾಣ್ತಾ ಇದ್ದಾರೆ.

ಮತ್ತೆ ಮೇಲೆ ಆ ಬಿಸಿಲಲ್ಲಿ ಲೈಟಿಂಗ್ಸ್ ಕಾಣ್ತಾ ಇದ್ದವೇ.

ಡೋರ್ ಕಾಣ್ತಾ ಇದ್ದೇವೆ ಟೇಬಲ್ ಕಾಣ್ತಾ ಇದಾವೆ.

ಡಿಸೈನ್ ತರ ಕಟ್ಟಿಗೆಗಳು ಕಾಣ್ತಾ ಇದಾವೆ.

ಕಣ್ತೈತೆ.

ಮತ್ತೆ ಕೆಳಗಡೆ ಹುಲ್ಲುಕಾಣ್ತಾಐತೆ.

ಮುಂದೆ ಬಿಲ್ಡಿಂಗ್ ಕಾಣ್ತಾ ಐತೆ ಬಿಲ್ಡಿಂಗ್ ಮೇಲ್ಗಡೆ ಒಂದು ಪೋಸ್ಟರ್ --

ಕರೆಂಟ್ ಪೋಲ್ ಕಾಣ್ತಾ ಇದೆ ಮೇಲೆ ವೈರು ಕಾಣ್ತಾ ಇದೆ.

ಮತ್ತೆ ಮ್ಯಾಗಡೆ ಗಡಿ ತರ ಕಾಣ್ತಾ ಇದೆ.

ಒಂದು ಟೇಬಲ್ ಕಾಣ್ತೈತೆ.

ಆಟೋ ಹಿಂದೆ ಆಟೋ ಐತೆ.

ಬೈಕ್ ಮೇಲೆ ಮನ್ ಷ್ಯ ನಿಂತ್ ಕುಂತಿದಾನೆ.

ವಾಸ್ ಬೇಶನ್ನು ಕಾಣ್ತಾ ಇದಾವೆ.

ಹಾಲ್ ಮುಂದೆ ಗ್ರೌಂಡ್ ಅಲ್ಲಿ ಅಚ್ಚಿಗ--

ಒಂದು ಮನೆಯಲ್ಲಿ ಮನುಷ್ರು ಕಾಣ್ತಾ ಇದ್ದಾರೆ.

ಆ ಕಡೆ ಗಿಡ ಕಾಣ್ತಾ ಐತೆ ಈ ಕಡೆನು--

ಒಂದು ಕಟ್ಟಿಗೆ ನಿಲ್ಲಿಸಿದರೆ ಕ ಕಟ್ಟಿಗಿಗೆ ಒಂದು ಡಬ್ಬ ಇಕ್ಕಿದರೆ.

ಒಂದು ಬಿಲ್ಡಿಂಗು ಹೈಟ್ ಆಗ್--

ಅದೇಗೆ ಒಬ್ಬರು ಶಾಪಿಂಗ್ ಮಾಡ್ತಾ ಇದ್ದಾರೆ.

ಮೇಲೆ ಮನೆ ತರ ಕಣ್ತೈತೆ.

ಆಫೀಸ್ ಅಲ್ಲಿ ಗಾಜು ಕಣ್ತೈತೆ ಡೋರು--

ಜಿ_ಎಂ ಬೋರ್ಡ್ ಆಫೀಸ್ ಮೇಲೆ ಕಟ್ಟಿದರೆ--

ಎರಡು ಕಟ್ಟಿಗೆ ಕಾಣ್ತಾ ಇದ್ದಾವೆ ಕಟ್ಟಿಗೆ ಮೇಲೆ ವಯಿರು ಕಾಣ್ತಾ ಇದೆ.

ಒಂದು ಮನುಷ್ಯ ಕಾಣ್ತಾ ಇದ್ದಾನೆ ಪ್ಯಾಂಟ್ ಹಾಕೊಂಡು--

ದೊಡ್ಡ ಹಫೀಸ್ ಕಾಣ್ತಾ ಐತೆ--